ಹೋಗಿ ತಕಂಡ್ ಬಂದು ಅಲ್ಲೇ ಕತ್ತರಿಸಿ ಮಾಡ್ಸ್ಕೊಂಡ್ ತಕಬರ್ತಾರೆ ಸಾಂಬಾರ್ ಮಾಡ್ತಿವಿ ಇಲ್ಲ ಕಬಾಬ್ ಮಾಡ್ತಿವಿ ಅವು ಇಷ್ಟ ಪಟ್ಟು ಎಲ್ಲಾ ಮನೆಯವರೆಲ್ಲಾ ತಿಂತೀವಿ.

ಆ ಕಾವಲಿ ನೀರಲ್ಲಿ ಬಟ್ಟೆ ಒಗಸ್ಕೊಂಡು ದನ ಎಲ್ಲಾ ಮೇಯಿಸ್ಕೊಂಡು ನೀರ್ ತೋಶ್ಕೊಂಡು ಪುನಃ ಬತ್ತ ಹಾಕಿದ್ರೆ ಬತಕ್ಕೆ ನೀರ್ ಕಟ್ಕಥ ಇದ್ದೋ ರಾಗಿ ಹಾಕಿದ್ರೆ ನೀರ್ ಕಟ್ಕಥ ಇದ್ದೋ.

ಈವಾಗ ಎಲ್ಲಾ ಚಿಲ್ಕನ್ಡ್ ಗಿಲ್ಕಂಡ್ ಈವಾಗ್ ಬರ್ತ್ಡೇ ಮಾಡ್ಕೊಂಡು ಇದು ಮಾಡ್ತಾರೆ ಆವಾಗ ಎಲ್ಲಾ ನಮ್ಗ್ ಅದೆಲ್ಲ ಏನು ಇರ್ಲಿಲ್ಲ.